ಪ್ರಾಕ್ಟಿಕಲ್ನ್ ಮಾಡ್ತಿದ್ದಾರೆ ಇಲ್ಲಿ ಟೀಚರ್ಸ ಕೂಡ ಇದಾರೆ .

ನೋಡಿದಾಗ ಇಲ್ಲಿ ಮೇಲಿನಿಂದ ನೀರು ಹರಿಯುವ ರೀತಿಯಲ್ಲಿ ಇಲ್ಲಿ ಕಾಣಸ್ತಿದೆ. ಇಲ್ಲಿ ಒಂದು ರೀತಿಯಾದ ಅಹ್ ಇಲ್ಲಿ ಫೋಟೋ ಗಳನ್ನ ಈ ರೀತಿಯಾಗಿ ಇಲ್ಲಿ ನಿಂತ್ಕೊಂಡು ತೆಗೆದುಕೊಳ್ಳುತ್ತಿದ್ದಾರೆ. ಈ ಚಿತ್ರದಲ್ಲಿ ಇದನ್ನ ನೋಡಬಹು --